ಇದು ಅಷ್ಟೇ ಕ್ರಿಶ್ಚಿಯನ್ ಆಹ್ಹ್ ಅಂಗನವಾಡಿ ಅನ್ಸುತ್ತೆ ಬರೀ ಕ್ರಿಶ್ಚಿಯನ್ಸೆ ಇದಾರೆ ಮಕ್ಕಳುಗಳು ತುಂಬ ಏನೇನೋ ಮಾಡ್ತ್ತಿದ್ದಾರೆ ಡೆಕೋರೇಷನ್ಸ್ ಎಲ್ಲ --

ಹೇಳ್ಕೊಡ ಬೇಕಿತ್ತು ನಾವು ಬಟ್ ಅದೇ ಅಡ್ರೆಸ್ ಗೊತ್ತಿಲ್ಲ ಅವರೆಲ್ಲಿದ್ದಾರೆ ಯಾವ್ ಸ್ಕೂಲ್ ಲ್ಲಿ ಅಂತ ಅವರ ಪಕ್ಕದಲ್ಲಿ ಈ ಕಡೆ ಅವನು ಚೆನ್ನಾಗ್ ಮಾಡ್ತಿದ್ದಾನೆ ನೋಡ್ಕೊಂಡ್ ಆದ್ರೂ ಮಾಡಬಹುದಿತ್ತು ಆ ಹುಡುಗ ಮಗ --

ಜನರು_ಮಾತನಾಡುವುದು ಇದು ಒಂದು ಬಿಲ್ಡಿಂಗ್ ಅಂತ ಹೇಳ್ಬಹುದು ಒಂದ್ರು ಚನಾಗಿದೆ ಅಂದ್ರೆ ಕಲ್ಲರ್ರು ಸ್ವಲ್ಪ ಚನ್ನಾಗಿಲ್ಲ ಅಂದ್ರೆ ಇಲ್ ಜನ ಯಾರು ಓಡಾಡ್ತಿಲ್ಲ ನೋಡಕ್ಕಾದ್ರು ಎಲ್ರು ಹೋಗ್ಬೊಹುದು ಜನರು_ಮಾತನಾಡುವುದು .